ಮನೆಯಲ್ಲವರು ಸದ್ಯ ಗಾಬರಿಯಾಗಾರ ಬಾ ಸೀರಿಯಸ್ ಇರಬಹುದು ಪೇಷಂಟ್ ಏನಾಗ್ಬೇಕು ದೇವರಂತೂ ಚಲೋದ್ ಮಾಡ್ಲಿ.

ವಿಸಿಟ್ ಮಾಡಕ್ಕಂತೂ ಮಸ್ತ್ ಐತಿ ಪಾರ್ಕ್ ಐತಿ ಮುಂದ ಗಾಡಿ ಪಾರ್ಕಿಂಗ್ ಮಾಡೋಕು ಜಾಗ ಐತಿ ಚಲೋ ಐತಿ.

ಬರೇ ಚರ್ಚ್ ಐತಿ ಮಸ್ತ್ ಐತಿ ಚರ್ಚ್ ಇಲ್ಲೆಲ್ಲಾ ಬಂದ ಪ್ರೇಯರ್ ಮಾಡ್ತಾರ ಕ್ರಿಸ್ಟಿಯಾನ್ಸ್ ರವರ ನೋಡಾಕಂತೂ ಮಸ್ತ್ ಐತಿ ಕಲರ್ಫುಲ್ ಐತಿ ಪೇಂಟ ಅದು ಮಾಡ್ಯಾರ ಚಲೋ ಐತಿ.